ಬೂಮಿ ತಾಯಿ ಎಲ್ಲ ತರಹದ ಫಲಗಳನ್ನು ಕೊಡುತ್ತಳೆ ಮೆಣ್ಶಿನ್ಕಾಯಿ ಹಾಕಿದ್ರೆ ಮೆಣ್ಶಿನ್ಕಾಯಿ ಕೊಡ್ತಾಳೆ.

ಆಹ್ಹ್ ಬಸ್ ಸ್ಟಾಂಡ್ ಅಲ್ಲಿ ಕೂತು ಕೂತು ಎಲ್ಲರೂ ನಮಗೆ ಸಾಕಾದರು ಒಂದು ಬಸ್ಸು ಬರುವುದಿಲ್ಲ--

ಆವಾ ಬಸ್ ಸ್ಟಾಂಡ್ ಬಸ್ಸು ಬರುವುದಿಲ್ಲ ಬಸ್ಸು ಬಂದರು ಎಲ್ಲಿ ನೋಡಿ ಎಲ್ಲಿ ಇದರಲ್--

ದೇವಸ್ತಾನ ದೆವಸ್ಥಾನಕ್ಕೆ ಹೋದರೆ ನೆಮ್ಮದಿ ಸಿಗುತ್ತದೆ ದೇವರಿಗೆ ನಮಸ್ಕರಿಸಿ ದೇವಸ್ಥಾನದಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಕೂತು --

ವಿಶ್ರಾಂತಿ ಪಡೆದರೆ ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಹಾಗೆಯೆ --

ಆಹ್ಹ್ ಆವಾಗ ಎಲ್ಲ ಜನ ಬಂಡಿಯಲ್ಲಿ ಹೋಗುತ್ತಿದ್ದರು ವಾಯು ಮಾಲಿನ್ಯ ಏನು ಆಗುತ್ತಾ ಇರಲಿಲ್ಲ ಸೈಕಲ್ ಅಲ್ಲಿ ಹೋಗುತ್ತಿದ್ದರು --

ಎಲ್ಲ ಡೆಕೋರೇಷನ್ ಮಾಡಿ ಮದ್ವೆ ಮಾಡಿ ಮದ್ವೆ ಮಾಡಿಕೊಳ್ಳುತ್ತಾರೆ.

ತ್ವೋಟನು ಸರಿಯಾಗಿ ಕೇಳುವುದಿಲ್ಲ ಏನ್ ಸರಸ್ವತಿ ಪೂಜೆ ಮಾಡಬೇಕು --

ಗ್ರಾಂಡ್ ಆಗಿ ಮಾಡಿ ಮಕ್ಕಳಿಗೆ ಹೆಸರು ಇಡುತ್ತಾರೆ ಅಲ್ಲಿ ಚೆನ್ನಾಗಿ ಮಾಡುತ್ತಾರೆ .

ಮೊದಲಿನ ಕಾಲದಲ್ಲಿ ಹೊ ಹೊಳೆಯಲ್ಲಿ ಹೋಗಿ ಬಟ್ಟೆ ಒಗೆಯುತ್ತಿದ್ದೆವು --

ಎಲ್ಲ ಕಲ್ಲಿನ ಮ ತೇರು ಕಲ್ಲಿನ ಮನೆ ಒಂದು ಕಂಬದಲ್ಲಿ ಹದಿನಾರು ಕಂಬ ಎಲ್ಲ ದೇವಸ್ಥಾನಗಳು ಇವೆ --

ಇದ್ದೆವು ಆದರೆ ಹೀಗೆ ಎಲ್ಲರೂ ಕೆಲಸದಲ್ಲಿ ಬಿಸಿ ಇರುತ್ತಾರೆ ಮಕ್ಕಳು ಸ್ಕೂಲಿ ಗೆ ಹೋಗುತ್ತಾರೆ ಯಜಮಾನರು ಆಫೀಸ್ ಗೆ ಹೋಗುತ್ತಾರೆ ಎಂದು ಯಾರು --

ಏ ಎಲ್ಲ ವೆಹಿಕಲ್ಗ ಳನ್ನೂ ಬಿಡಿ ಎಲ್ಲ ವೆಹಿಕಲ್ಗ ಳನ್ನೂ ಬಿಡಿಸಿಕೊಂಡು ಎಲ್ಲರೂ ಒಟ್ಟಾಗಿ ಹೋಗುತ್ತೇವೆ .

ಮೊದಲೆಲ್ಲ ಎತ್ತಿನ ಗಾಡಿಯಲ್ಲಿ ಹೋಗುತ್ತಿದ್ದರು ಆದರೆ ಈಗ ಎಲ್ಲ ವಾಹನ ಗಳಲ್ಲಿ ಹೋಗುತ್ತಾರೆ ಬಸ್ಸು ಕಾರು ಲಾರಿ --

ಮೊದಲೆಲ್ಲ ಮಾಲಿಗೆ ಹೋಗಿ ಬಟ್ಟೆ ಮ ಅಡಿಗೆ ಸಾಮಾನು ಏನು ಬೇಕಾದರೂ ತಗೊಂಡ್ ಬರ್ತಾ ಇದ್ದೆವು.